ಈ ಚಿತ್ರದಲ್ಲಿ ನಾವು ಮದುವೆ ನೆಡೆಯುತ್ತಿರುವ ದಂಪತಿಗಳ ನ್ನು ಕಾಣಬಹುದಾಗಿದೆ.

ಈ ದಂಪತಿಗಳ ಮುಂದೆ ಎರಡು ಸ್ಟೀಲ್ ಬೇಸಿನ್ ಗಳನ್ನು ಇರಿಸಲಾಗಿದೆ.

ಹಾಗೂ ಒಬ್ಬ ವ್ಯಕ್ತಿಯು ತನ್ನ ಹಣವನ್ನು ತೆಗೆದುಕೊಂಡು ಹೊರ ಬರುತ್ತಿರುವ ದೃಶ್ಯವು ಕಾಣುತ್ತಿದೆ.

ಅದಲ್ಲದೇ ಈ ದೃಶ್ಯದಲ್ಲಿ ನಾವು ಮರಗಳನ್ನು ಕೂಡ ನೋಡಬಹುದಾಗಿದೆ.

ಅದಲ್ಲದೆ ಈ ಚಿತ್ರದಲ್ಲಿ ಹಾಗು ಫ್ಯಾನ್ ಗಳನ್ನು ಕೂಡ ಕಾಣುತ್ತಿದ್ದೇವೆ.

ಮತ್ತು ಈ ಚಿತ್ರದಲ್ಲಿ ನಾವು ಎ_ಸಿ ಅಳವಡಿಕೆ ಮತ್ತು ಲೈಟ್ಸ್ ಗಳನ್ನು ಅಳವಡಿಸಿದ್ದನ್ನು ಕಾಣುತ್ತಿದ್ದೇವೆ.

ಹಾಗು ಕೆಲ ಪ್ರಯಾಣಿಕರು ಬಸ್ ಸ್ಟಾಂಡಿನಲ್ಲಿ ಇರುವುದನ್ನು ಕೂಡ ನಾವು ನೋಡಬಹುದು.

ಇದರಲ್ಲಿ ಬ್ರೆಡ್ಡಿಗೆ ಸಂಬಂಧ ಪಟ್ಟ ಹಾಗು ಕೇಕಿಗೆ ಸಂಬಂಧ ಪಟ್ಟ ತಿನಿಸುಗಳನ್ನು ಇಡಲಾಗಿದೆ.

ವಿದ್ಯುತ್ ಶಕ್ತಿಯ ಸ್ತಂಭವನ್ನು ಕೂಡ ಕಾಣುತ್ತಿದ್ದೇವೆ.

ಇಲ್ಲಿ ಒಬ್ಬ ವ್ಯಕ್ತಿಯು ತಮ್ಮ ಲಗೇಜನ್ನು ತೆಗೆದುಕೊಂಡು ನೆಡೆಯುತ್ತಿರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಭಜನಾಕಾರರನ್ನು ಕಾಣಬಹುದು.

ಅದಲ್ಲದೆ ವ್ಯಕ್ತಿಯ ಮುಂದೆ ನಾವು ವಿವಿಧ ಗ್ಲಾಸ್ ಗಳನ್ನು ಕೂಡ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಅಥವಾ ಕೊಳವನ್ನು ಕಾಣಬಹುದಾಗಿದೆ.

ಇದರ ಹಿನ್ನೆಲೆಯಲ್ಲಿ ಶುಭ್ರ ಬಿಳಿ ಆಕಾಶವನ್ನು ಕೂಡ ಕಾಣಬಹುದಾಗಿದೆ.

ನಾವು ಇಲ್ಲಿ ನೀಲಿ ಬಟ್ಟೆ ತೊಟ್ಟಿರುವ ಸಿಬ್ಬಂದಿಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ನದಿಯನ್ನು ಕಾಣುತ್ತಿದ್ದು ಈ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ಕಟ್ಟಲಾಗಿದೆ.

ಅದಲ್ಲದೆ ಕೆಲ ವ್ಯಕ್ತಿಗಳು ತಮ್ಮ ಕಾರುಗಳನ್ನು ನೋಡಿಕೊಳ್ಳಲು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನಾವು ರೇಂಜ್ ಹಣ್ಣುಗಳನ್ನು ಕಾಣುತ್ತಿದ್ದೇವೆ.

ಅದಲ್ಲದೆ ಈ ಚಿತ್ರದಲ್ಲಿ ಬೈಕ್ ಇನ ಮೇಲೆ ಸವಾರಿ ಮಾಡುವವರನ್ನು ಕಾಣುತ್ತಿದ್ದೇವೆ.

ಈ ಥೀಯೇಟರ್ನ ಹೆಸರು ನರ್ತಕಿ ಎಂದು ಫಲಕದಲ್ಲಿ ಹಾಕಲಾಗಿದೆ.

ಇಲ್ಲಿ ನಾವು ಬಿಳಿ ಬಣ್ಣದ ಹಾಗೂ ಗ್ರೇ ಕಲರಿನ ಕಾರನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಮಹಿಳೆಯನ್ನ ಕಾಣುತ್ತಿದ್ದೇವೆ ಹಾಗು ಈ ಮಹಿಳೆ ತನ್ನ ಮೊಬೈಲಿನಿಂದ ಚಿತ್ರವನ್ನು ತೆಗೆದುಕೊಳ್ಳುವುದು ಅಥವಾ ಸ್ವಚಿತ್ರವನ್ನು ತೆಗೆಳುವಂತೆ ಕಾಣುತ್ತಿದೆ.

ಅದಲ್ಲದೆ ಬಸ್ಸಿನ ಹಿಂಭಾಗದಲ್ಲಿ ಒಂದು ಲೈಟಿನ ಕಂಬವೂ ಕೂಡ ಕಾಣುತ್ತಿದೆ.